ಇದು ಒಂದು ಜಲಪಾತದ ಬಳಿ ತೆಗ್ದಿರೋ ಅಂತ ಪಿಕ್ಚರ್ ಅಲ್ಲಿ ನೀರಿನ ಜಲಪಾತದ ಬಳಿ ತೆಗ್ದಿರೋ ಅಂತ ಪಿಕ್ಚರ್ ಅಲ್ಲಿ ರಭಸ ನೋಡಿದ್ರೆ ಆಟ ಆಡ್ಬೇಕು ಅಂತ ನಿಜ್ವಾಗ್ಲೂ ಅನ್ಸುತ್ತೆ.

ಹಾಗೆ ಸ್ವೀಟ್ ಮಾತ್ರ ಅಲ್ದೆ ಚಾಕಲೇಟ್ ಆಗಿರ್ಬಹುದು ಅಹ್ ಕಾರ ವಸ್ತುಗಳ ಆಗಿರ್ಬಹುದು ಅದನ್ನೆಲ್ಲ--

ಪ್ರಶಾಂತವಾಗಿರುವ ಜಗದಲ್ಲಿ ನಾವು ಇರೋದ್ರಿಂದ ನಾವು ಕೂಡ ಖುಷಿಯಾಗಿ ಇರ್ಬಹುದು-

ಇದು ನಮ್ಮ ಶಿವಮೊಗ್ಗದಲ್ಲಿ ಇರುವ ಕುವೆಂಪು ರಂಗ ಮಂದಿರ ದಲ್ಲಿ ತೆಗ್ದಿರುವಂಥ ಚಿತ್ರ ಈ ಕುವೆಂಪು ರಂಗ ಮಂದಿರದಲ್ಲಿ ಸುಮಾರಷ್ಟು-

ಅಹ್ ಚಿಕ್ ಮಕ್ಕಳಿಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ ಹಾಗೆ ದೊಡ್ಡವರು ವಾಯುವಿಹಾರ ನೆಲ್ಲ ಮಾಡಬಹುದು ಇದರಿಂದ ನಮಗೂ ಖುಷಿಯಾಗುತ್ತೆ.

ಚಿತ್ರವನ್ನು ಜಲಪಾತದ ತೆಗ್ದಿರೋದು ಅಂತ ನಾವು ಸುಲಭವಾಗಿ ಗುರ್ತಿಸಬಹದು ಸುತ್ತಲೂ ಹಚ್ಚ ಹಸಿರು ಗಿಡ ಮರಗಳು ಒಂದಷ್ಟು ಕಲ್ಲುಗಳು ಅದ್ರ ಮದ್ಯ--